ಎಲ್ಲಾ ಊರಿಗೆ ಹೋಗ್ಬೇಕಾದ್ರೆಲ್ಲ ಗಾಡೀಲಿ ಹೋಗ್ತೀವಿ ನಮ್ಮತ್ರ ಸ್ಪ್ಲೆಂಡರ್ ಗಾಡಿ ಇದೆ ಹಸ್ಬ್ಯಾಂಡ್ ಕರ್ಕೊಂಡು ಹೋಗ್ತಾರೆ.

ನಮ್ಮೂರಿಗೆ ಬರ್ಬೇಕಾದ್ರೆ ಎಂಟ್ರೀಸ್ ಫಾರ್ಮುಲೇ ತ್ಎಲ್ಲಾ ಹಾಕಿದ್ದಾರೆ ದಾಸ ಹಳ್ಳಿ ಕ್ರಾಸಿಂಗ್ ಅಂದ್ ಬಂದ್ ಬಿಟ್ಟು ಹೋಗ್ಬಹುದು ಸಿಟಿ ಗೆ. ಕ್ರಾಸಿಂಗ್ ಇಷ್ಷ್ಟು ಕಿಲೋಮೀಟರ್ ಅಂತ ಹೋಗ್ಬಹುದು ಈಸಿ .